ಫ್ರೆಂಡ್ಸ್ ಇದು ನಾವು ನೋಡುವುದಾದರೆ ಇದೊಂದು ದೊಡ್ಡ ಟಾಕೀಸ್ ಆಗಿದೆ ಎಲ್ಲೋ ಮತ್ತೆ ಬ್ಲೂ ಕಲರ್ ಸೀಟ್ ಗಳಿಂದ ಮಾಡಿದೆ.

ಏನೋ ಇನ್ನೊಬ್ಬರು ನೋಡ್ತಾ ಇದ್ದಾರೆ ಗೆಳೆಯರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಣ್ಣುತ್ತಾ ಇದ್ದಾರೆ ಡ್ರೆಸ್ ಮೇಲೆ .

ಈವಾಗ ನೋಡೋಣ ಫ್ರೆಂಡ್ಸ್ ಇದು ಕೂಡ ನಮ್ಮಗೆ ತುಂಬಾ ಚೆನ್ನಾಗಿ ಇರತಕಾಂತದ್ದು ಕಾಣುತ ಇದೆ ಫ್ರೆಂಡ್ಸ್ ದೃಶ್ಯ ಇದು ಕೂಡ ಅತ್ಯಂತ ತುಂಬಾ ಚೆನ್ನಾಗಿ ಕೂಡ ನಮ್ಮಗೆ ಈ--ಈ ದೃಶ್ಯ ಕಂಡು ಬರುತ್ತದೆ .